ಉಪಗೃಹ ಉಡಾವಣೆ ಮಾಡುದು ಹೇಗೆ ಅಂತ. ಹಾ ಅಲ್ಲಿಗೆ ticket ಎಂತಾದ್ರೂ ಇತ್ತಾ.

ಎಲ್ಲ free ಗೆ ಇದ್ದದ್ದ ಒಳಗ್ ಹೋಗ್ಲಿಕ್ಕೆಲ್ಲಾ? ಹಾ ಕೆಲವುದಕ್ಕೆಲ್ಲ ದುಡ್ಡು ಕೊಡ್ಬೇಕು. .

ಮತ್ತೆ ಪುಸ್ತಕ ಮೇಳಕ್ಕೆ ಹೋದೆ.

ಪುಸ್ತಕ ಇತ್ತು. ಮತ್ತೆ ನಾವು ಕೇಳಿ ಕೇಳಿದ್ರಲ್ಲ ಯಹೂದಿ ಪುಸ್ತಕ, ಯಹೂದಿ ಅಂತ ಶ್ರೀಕಾಂತ್ ಶೆಟ್ಟಿ ಅವರ ಯಹೂದಿ ಆ ಪುಸ್ತಕ ಸಿಕ್ಕಿತ್ತು.

ಅದಕ್ಕೆ ಮುನ್ನೂರ್ ರೂಪಾಯಿ.

ಹಾ, ಬೇರೆ ಒಂದೆರಡು ಪುಸ್ತಕ ತಕೊಂಡೆ.

ಹಾ, ಯಹೂದಿ ಪುಸ್ತಕ ನಾಡ್ಡು ನೀವು ಸಿಕ್ತಿರಲ್ಲಾ ಆಗ ಕೊಡ್ತೇನೆ.

ಹಾಗೆ, ಮತ್ತೆ ಯಾವುದು car ಅಲ್ಲಿ ಹೋದದ್ದಾ ಅಲ್ಲಾ bus ಅಲ್ಲಿ ಯಾ?

ಹಾ. ಹೋಗುವಾಗ ತುಂಬ rush ಇತ್ತು.

ಬರುವಾಗಸ ಹಾಗೆ. ಕುತ್ಕೊಳ್ಳಿಕೆ Separate bus ಅದಕ್ಕೆ separate bus ಅಂತ ಇತ್ತಾ ಅಲ್ಲ ನೀವೇ ಮಾಡಿಕೊಂಡು ಹೋದದ್ದಾ ಹೀಗೆ ಮಾಮೂಲಿ bus ಅಲ್ಲಿ?

ಮಾಮೂಲಿ bus ಅಲ್ಲಿ. ಅಲ್ಲಿ full ಅಂದ್ರೆ ಮೂಡಬಿದ್ರಿ college ವರೆಗೂ ಇತ್ತಾ bus ? College ವರೆಗಲ್ಲ ಅರ್ಧದವರೆಗೆ ಬಿಟ್ರು, ವಿದ್ಯಾರ್ಥಿ ಆಗಿದ್ರಿಂದ ಸ್ವಲ್ಪ ಒಳಗೆ ಬಿಟ್ರು.

ಹಾ ನೀವು ಕುಡಾ ಬರ್ಬೇಕಿತ್ತು. ಅದೇ ನಂಗ್ ತುಂಬಾ ಆಸೆ ಇತ್ತು ಬರ್ಬೇಕು ಅಂತ but ಆಗ್ಲೇ ಇಲ್ಲ ಹಾ, ನಮ್ಮ status ನೋಡಿ ನಿಮ್ಗೆ ಆಸೆ ಆಗಿರ್ಬೋದಲ್ಲ . ಹೌದು, ಹೊಟ್ಟೆ ಉರಿತಿತ್ತು. ಒಂದು ಸತ್ತಿ ಶ್ಯೇ ನಂಗೂ ಹೋಗ್ಬೇಕಿತ್ತಲ್ಲಾ ಅಂತ.

ಹ್ಮ್. ಹಾಗೆ

ಹ್ಮ್ ಹ್ಮ್. ಅದೇ ನೀವು ಬರ್ತೀರಿ ಅಂತ ಅನ್ಕೊಂಡಿದ್ದೆ ನಾನು, ಮೀರಾ ಹಾಗೆ ಹೇಳಿದ್ಲು ನೀವು ಬರ್ತೀರಿ ಅಂತ. ಹ್ಮ್ ಹ್ಮ್, ನಂಗೆ ಆಗ್ಲಿಲ್ಲ. ನಾನ್ ಆವತ್ತೇ ಹೇಳಿದ್ದೆ, ನಂಗ್ ಆಗ್ತಿಲ್ಲ ಬರ್ಲಿಕ್ಕೆ ಹುಷಾರಿಲ್ಲ ಅಂತ.

ಓಹ್ ನಾನ್ ಆವತ್ತು ಹೇಳಿದ್ದೆ ನಾನ್ ಬರುದಿಲ್ಲ ಅಂತ

ಮತ್ತೆ ಅವಳ cousins ಎಲ್ಲ ಬಂದ್ರು ಹಾಗೆ ಅವಳು ಅವರೊಟ್ಟಿಗೆ ಹೋದ್ಲು

ಮಾತಾಡ್ಲಿಕ್ಕೂ ಸಿಗ್ಲಿಲ್ಲ. ನಾವು ನಾನು ಒಟ್ಟಿಗೆ ಇದ್ದೆವು.

Friends ಎಲ್ಲ ಒಟ್ಟಿಗೆ ಇದ್ದೆವು. ಅವಳು ಒಂದು ಬೇರೆ ಹೋದ್ಲು.

ಪರ್ವಾಗಿಲ್ಲ ಇನ್ನೊಮ್ಮೆ ಒಟ್ಟಿಗೆ ಹೋಗುವ.

ಅಹ್ ಜಾಂಬೂರಿ ಇನ್ನು ಇಲ್ಲಿ ಇರುದಿಲ್ವಾ ಅಂತ?

First time ಅಲ್ಲ ಕರ್ನಾಟಕದಲ್ಲಿ ಇದ್ದದ್ದು.

ಹ್ಮ್, ಹಾಗೆ.

ಹಾ ಪುಸ್ತಕ ನಾಡಿದ್ದು ಕೊಡಿ. bye, bye.

Hai ಹೇಗಿದ್ದೀರಾ? ಆ ನಾನ್ ಆರಾಮ್ ನೀವ್ ಹೇಗಿದ್ದೀರಾ? ನಾನ್ಸಾ ಆರಾಮ್. ಮನೆಯಲ್ಲೇ ಈಗಾ? ಹೌದು ರಜೆ ಅಲ್ಲಾ?

ಇನ್ ಎಲ್ಲ ಹಬ್ಬ ಎಲ್ಲ ಬರ್ಲಿಕ್ಕೆ start ಆಗ್ತದಲ್ಲ ಈಗ.

ಹ್ಮ್‌ ಜೋರುಂಟಾ ಹಬ್ಬಗೆಲ್ಲಾ ತಯಾರಿ ಎಲ್ಲಾ? ಹೌದು.

ಆ ಗಮ್ಮತ್ತುಂಟಲ್ಲ?

ಅಲ್ಲಾ? ಮತ್ತೆ ಇದು Deepavali ಗೆಲ್ಲಾ shopping ಎಲ್ಲ ಆಯ್ತಾ? ಇಲ್ಲ ಇನ್ನು ಮಾಡ್ಬೇಕು.

ನಾಳೆ ನಾಳೆ ಹೋಗ್ತೇವೆ ನಾವು.

ತಯಾರಿ ತುಂಬಾ ಜೋರಾಗಿ ನ~ ನಡೀತಾ ಉಂಟು.

ಕೊಡ್ಲಿಕಿಲ್ವ? ಅದೆಲ್ಲಾ ಸಂಪ್ರದಾಯ ಮಾಡ್ತಿರಾ ನೀವು? ನಾವು ಅಷ್ಟೆಲ್ಲಾ ಮಾಡಲ್ಲ ನಾವು ಗೋಪೂಜೆ, ಅಂಗಡಿ ಪೂಜೆ, ತುಳ್ಸಿ ಪೂಜೆ ಅದೆಲ್ಲಾ ಮಾಡ್ತಿವಿ. ಮತ್ತೆ ಇದು starting ಗೆ ನಾವು ಇದೆಲ್ಲಾ ಮಾಡ್ತಿವಲ್ಲ ಆಹ್ ಇದು ಹ ಇದ್ರಲ್ಲಿ ನಾವ್ ಸ್ನಾನ ಮಾಡುದೆಲ್ಲ ಬೆಳಗ್ಗೆ. ಆಹ್ ಎನ್ ಆ ಅದು ಅದು ಮಾಡ್ತೇವೆ ನರಕ ಚತುರ್ಥಿ ದಿನ. ಹ ಹೌದು ಅದೆಲ್ಲ ಮಾಡ್ತೀರಾ? ಅದೆಲ್ಲ ಮಾಡ್ತೇವೆ ಬೇಗ ಎದ್ದು ಆಹ್ ಎಣ್ಣೆ ಸ್ನಾನ ಎಲ್ಲಾ ಮಾಡ್ತೇವೆ. ಆಹ್ ಮೊದ್ಲು ಮೊದ್ಲ್ನೆೇ ದಿವಸಾ ಇದಕ್ಕೆ ನೀರ್ ಬಿಸಿ ಆಗೋ ಹಂಡೆಗೆಲ್ಲ ಹೂವೆಲ್ಲಾ ಹಾಕಿ ಅದೆಲ್ಲ ಮಾಡ್ತೀರಾ? ಅದೆಲ್ಲ ನಾವ್ ಮಾಡಲ್ಲ ನೀವ್ ಮಾಡ್ತಿರಾ? ಆಹ್ ನಮ್ಮ್ side ಎಲ್ಲ ಅದೆಲ್ಲಾ ಜೋರುಂಟು first ಗೆ ಅದು ಮುಂಚಿನ ದಿವ್ಸ ಎಲ್ಲ ಹೂ ಮಾಲೆ ಎಲ್ಲ ಹಾಕಿಡುವುದು ಮತ್ತೆ ಬೆಳಗ್ಗೆ ಎದ್ದೆಲ್ಲ ಅದಕ್ಕೆ ಬೆಂಕಿ ಕೊಟ್ಟು ಅವತ್ತೆಲ್ಲಾ ಸ್ನಾನಾ ಮಾಡೋದ್ ಎಲ್ಲಾ ಅದ್ರಲ್ಲೆ ಮಾಡೋದು ಹಾಗೆ.

ಅಲ್ವಾ ಒಂದಲ್ಲ? ಹಾ ತುಳಸಿ ಪೂಜೆ ಎಲ್ಲ ಮಾಡುದಿಲ್ಲಾ ನೀವು? ಮಾಡ್ತೇವೆ ಅದು main ಅಲ್ವಾ ತುಳಸಿ ಪೂಜೆ ಸಾಯಂಕಾಲ main .

ಕೆಲವರೆಲ್ಲ Deepavali ಯ next ಒಂದು ಆಹ್ ತುಳಸಿ ಪೂಜೆ ಅಂತ ಹೇಳಿ ಬೇರೆ ದಿವ್ಸ ಬರ್ತದ ಅಲ್ಲಾ ನಾವು Deepavali ದಿವಸವೆ ತುಳಸಿ ಪೂಜೆ ಮಾಡೋದು. ಹೌದಾ ಆ ನಾವುಸ ಅದೇ ದಿವ್ಸ ಮಾಡೋದು. ತುಳಸಿ ಪೂಜೆಗೆ ಎಂತ ಮಾಡ್ತೀರಿ ಎಲ್ಲಾ side ಗೆಲ್ಲಾ ಕಬ್ಬೆಲ್ಲಾ ಕಟ್ತೀರಾ ಅಲ್ಲಾ ಹೇಗೆ ತೋರಣ ಎಲ್ಲ ಕಟ್ಟುತ್ತೀರಿ? ನಾವ್ ನೆಲ್ಲಿ~ ನೆಲ್ಲಿ ಗಿಡ ಉಂಟಲ್ಲ ನೆಲ್ಲಿಗಿಡ ಅದೆಲ್ಲಾ ಹಾಕ್ತೇವೆ ಮತ್ತೆ ಹೂವಿನಿಂದ ಅಲಂಕರಿಸ್ತೇವೆ ತುಳಸಿಯನ್ನು ದೀಪ ಎಲ್ಲ ದೀ~ ದೀಪಯೆಲ್ಲ ಸುತ್ತ್ ಮುತ್ತ ಇಡ್ತೇವೆ. ನೆಲ್ಲಿಗಿಡ ನಿಮ್ಮ ಮನೆಯಲ್ಲೇ ಉಂಟ ಅಲ್ಲ ತರುದಾ?

ಹ ನಮ್ಮನೇಲೇ ಉಂಟು ನೆಲ್ಲಿ ಎಲ್ಲ ಎಲ್ಲಾ ಎಂತ ಬೇಕು ಅದೆಲ್ಲ item ಮನೆಯಲ್ಲೇ ಇರ್ತದೆ ಒಂದು ದೀಪದ ಎಣ್ಣೆಯೊಂದು ಬಿಟ್ಟು ಬತ್ತಿಗಟ್ಟು ಬಿಟ್ಟು. ಹೌದಾ? ಮತ್ತೆ ಪಟಾಕೀಯೆಲ್ಲ ಬಿಡುದಿಲ್ವಾ ನೀವು? ಇಲ್ಲಾ ಪಟಾಕಿಯನ್ನ ಮೊದ್ಲೆಲ್ಲಾ ಬಿಡ್ತಿದ್ವಿ ಚಿಕ್ಕಿರುವಾಗ ಈಗೆಲ್ಲಾ full total ಬೇಡ ಅಂತೇಳಿ ಅದು ಸುಮ್ನೆ ನಮ್ಗೆ ಕೂಡ ವಾಯು ಮಾಲಿನ್ಯ ಆಗ್ತದಲ್ಲ ಅದಕ್ಕೆ ಬೇಡಾ. Pollution ಆಗ್ತದಲ್ಲ. ಹೌದು ಹೌದು ತುಂಬಾ ನಮ್ಗೆಸ ಆಗುದಿಲ್ಲಾ ಮತ್ತೆ ಕೆಮ್ಮ್ ಎಲ್ಲ start ಆಗ್ತದೆ ಅದು ಕೂಡಾ ಈಗಾ ಸಿಡಿಮದ್ದೆಲ್ಲ ಉಂಟಲ್ಲ ತುಂಬಾ ಅದು ವಿಷಕಾರಿ ಆಗಿ ಉಂಟು.

ಅದು ಮತ್ತೆ ಎಲ್ಲಾ ಅಲ್ಲಿದೆಲ್ಲಾ ವಾಯು ಉಂಟಲ್ಲ ಸುಮ್ನೆ ಹೊಗೆ ಹೊಗೆ ಮತ್ತೆ Deepavali ಆಚರಣೆ ಮಾಡಿದ್ಯಾಕೆ ಅಂತ ಮರು ದಿವ್ಸ ತಲೆನೋವು ಪುನಃ.

ಹಾಗಾಕ್ತದೆ ಮತ್ತೆ ಆವತ್ತು ಸಾಯಂಕಾಲ ಎಂತ ತಿಂಡಿ ಎಲ್ಲ ಗಟ್ಟಿ ಎಲ್ಲ ಮಾಡ್ತೀರಾ? ಹೌದು ಅದ್ಕೆ ಆಹ್ ತರಕಾರಿ ಪದಾರ್ಥ ಮಾಡ್ತೇವೆ ಗಟ್ಟೆಗೆ. ಹ ಗಟ್ಟಿ ಗೆ ಮತ್ತೆ ಮರು ದಿವ್ಸ? ಮರು ದಿವಸ ಇದು ಅಂಗಡಿ ಪೂಜೆ ಉಂಟಲ್ಲ ಅದು. ಹ ಹ ಹ ಹ ಅಂಗಡಿ ಉಂಟ ನಿಮ್ಗೆ?

ಹ ಮತ್ತೆ? ಮತ್ತೆ ಗಾಡಿ ಪೂಜೆ ಎಲ್ಲಾ ಉಂಟಲ್ಲ ಗಾಡಿ ಪೂಜೆ.

ಅದು ಒಂದೇ ದಿವಸ ಮಾಡುವುದು ಅಂಗಡಿ ಪೂಜೆ, ಗಾಡಿ ಪೂಜೆ. ಹ ಹ ಬೆಳಗ್ಗೆಯೇ ಮಾಡಿ ಬಿಡುದು. ಹೌದು ಹೌದು. ಓ ಮತ್ತೆ ಹೋಗೋದಾ ಎಲ್ಲ ಆದ್ನಂತ್ರ? ಹೌದು ಅದು ಪೂಜೆ ಎಲ್ಲಾ ಬೇಗ ಇರ್ತದಲ್ಲ ತುಂಬಾ ಸುಸ್ತಾಗ್ತದೆ ಮತ್ತೆ ಹೊರಗೆ ಊಟಕ್ಕೆ ಹೋಗುವುದು hotel ಅಲ್ಲಿ. ಮನೆಯಲ್ಲಿ ಮಾಡುವುದಿಲ್ಲ ಊಟ ಅವತ್ತು ಗಮ್ಮತ್ತು ಅಲ್ವಾ? ಆ ದಿವಸ ಖಾಲಿ ಅದೆಲ್ಲಾ ಸುಸ್ತಾಗ್ತದಲ್ಲ ಪೂಜೆಯದ್ದು ಬೇಗ ಎದ್ದದ್ದು ಎಲ್ಲ. ಹೌದು ಒಂದ್ ದಿವ್ಸ ಒಂದು separate ಅಲ್ಲಾ?

ಮತ್ತೆ ಹಾಗಾದ್ರೆ ಒಂದು ಜೋರಾಗಿ ಸಡಗರ ಉಂಟು ಹಾಗಾದ್ರೆ ಈ ಸರ್ತಿ? ಹೌದು ತಯಾರಿಯೆಲ್ಲ ಜೋರಾಗಿ ಇ~ ಇನ್ನು ನ~ ನಡೀಬೇಕು ಬಟ್ಟೆ ಎಲ್ಲಾ ಖರೀದಿ ಮಾಡ್ಬೇಕಲ್ಲ?

ಮತ್ತೆ ನನ್ಗೆ ಸ್ವಲ್ಪ ಕೆಲ್ಸ ಉಂಟಯ್ತಾ ಮತ್ತೆ ಮಾಡುವೆ ಆಯ್ತ call . ಹ ಸರಿ ಸರಿ ಸರಿ ಆಯ್ತ okay .

ಅಹ್ ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬವನ್ನ ಆಚರಿಸುತ್ತೇವೆ ಅದು ವರ್ಷಕ್ಕೊಮ್ಮೆ ಬರುವ ಹಬ್ಬಲ್ಲ. ಹಾಗಾಗಿ ಮತ್ತೆ ನಮ್ಮ ಮನೆಯಲ್ಲಿ ಗಣಪತಿ ಎಲ್ಲ ಇಡುವುದಿಲ್ಲ ಗಣಪತಿ ಇಡುವ ಕ್ರಮ ಉಂಟು ಹೇಗೆಂದರೆ ಅದು ನಾವು ನಮ್ಮ ಮನೆಯಲ್ಲಿ ಅಹ್ ಕ~ ಕಬ್ಬು ತಂದು ಕಬ್ಬಿನಲ್ಲಿ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡುವಂತದ್ದು. ಅದ್ ವರ್ಷಕ್ಕೆ ಒಂದ್ ಈ ವರ್ಷದಲ್ಲಿ ಒಂದು ಒಂದು ಕೋಲಾ ಕಬ್ಬನ್ನು cut ಮಾಡಿ ಗಣಪತಿಗೆ ತರಾನೆ ಇಟ್ಟು ಆಮೇಲೆ ಬರುವ ವರ್ಷ ಇನ್ನೊಂದು ಹಾಗೆ ಒಂದೊಂದೇ ಕೋಲ್ ಜಾಸ್ತಿ ಜಾಸ್ತಿ ಮಾಡಕೊ~ ಮಾಡಿ cut ಮಾಡಿ ಅದನ್ನಿಟ್ಟು ಹೂವು ಎಲ್ಲ ಇಟ್ಟು ಅದಕ್ಕೆ ಹಣ್ಣು ಕಾಯಿ ಅಂದ್ರೆ ಗಣಪತಿಯನ್ನು ಪೂರೈಸುವನ್ತದ್ದಂತ ಅದು ಹಿಂದಿನಿಂದಲೂ ಮಾಡಿಕೊಂಡು ಬಂದಂತಹ ಒಂದು ಕ್ರಮ ನಮ್ಮದು. ಆತರ ಹೂವು ಹಣ್ಣು ಕಾಯಿ ಎಲ್ಲ ಇಟ್ಟು ಆರಾಧನೆ ಮಾಡಿ ಗಣಪತಿ ಹಬ್ಬವನ್ನು ಮಾಡುವಂತದ್ದು. ಒಂದು ಮಧ್ಯಾನ ಊಟ ಎಲ್ಲ ಆದ ನಂತರ ಅದು ಯಾರು ಪೂಜೆ ಮಾ~ ಮಾಡಿಡ್ತಾರೆ ಮ~ ಮಾಡ್ತಾರೆ ಅವರೇ ಅದನ್ನು ತೆಗಿಬೇಕು ಮತ್ತೆ ಬೇರೆ ಯಾರಿಗೂ ಅದನ್ನು ಮುಟ್ಲಿಕ್ಕಿಲ್ಲ. ಅಂದ್ರೆ ಗಡ~ ಗಣಪತಿ ಇಡುವಂತ ಒಂದು ಕ್ರಮ ಅಲ್ವ ಹಾಗಾಗಿ ಊಟ ಆದ್ಮೇಲೆ ಸಾಯಂಕಾಲ ಒಂದ್ ಮೂರು ಗಂಟೆ ಮೂರುವರೆ ಗಂಟೆ ಹೊತ್ತಿನಲ್ಲಿ ಅವರೆ ತೆಗಿತಾರೆ ತೆಗೆದು ಅದನ್ನು ಪ್ರಸಾದ ಅದನ್ನು ಪ್ರಸಾದ ಅಲ್ವ ಗಣಪತಿಯಿದ್ದು ಅದು ಎಲ್ಲರಿಗೂ ಹಂಚಿ ಹಂಚಿ ಕೊಡ್ತಾರೆ ಎಲ್ಲರಿಗೂ. ಗಣಪತಿ ಮತ್ತೆ ಎಲ್ಲ ಕಡೆಗಳಲ್ಲಿ ಗಣಪತಿನ ಇಟ್ತಾರೆ ಮನೆ ಮನೆಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಎಲ್ಲ ಕಡೆಯಲ್ಲಿ ಕಡೆಗಳಲ್ಲಿ ಕೂಡ ಗಣಪತಿ ಇಟ್ಟು ಆರಾಧನೆ ಮಾಡ್ತಾರೆ ಮತ್ತೆ ಹ್ಮ್ ಅಂಗಡಿಗಳಲ್ಲಿ ಅದು ಒಂದೊಂದು ಒಂದು ಕೆಲವು ಕಡೆಗಳಲ್ಲಿ ಐನೂರು ತೆಂಗಿನಕಾಯಿ ಹೊಡಿತಾರೆ ಕೆಲವು ಕಡೆಗಳಲ್ಲಿ ನೂರು ನೂರ ಒಂದು ತೆಂಗಿನಕಾಯಿ ಹೊಡಿತಾರೆ ಗಣಪತಿಗೆ ಕೆಲವು ಕಡೆಗಳಲ್ಲಿ ಒಂದು ಸಾವಿರದ ಒಂದು ಹೀಗೆ ಅವರವರ ಅಹ್ ಒಂದು ಹ್ಮ್ ಎಷ್ಟು ಅವರ ಅನಿಸಿತೆ~ ಅನಿಸಿಕೆಗಳೆಲ್ಲವೂ ಇರ್ತವಲ್ಲ ಆಥರ ಒಂದು ಇ~ ಇ~ ಇಷ್ಟು ನಾವು ತೆಂಗಿನಕಾಯಿ ಹೊಡಿತ್ತೇವೆ ಅಂತ ಒಂದು ಮ~ ಮನಸಿನಲ್ಲಿ ಅನಿಸಿಕೊಂಡಿರ್ತಾರಲ್ಲ ಆಥರ ಹೊಡ್ಕೊಂಡ್~ ತೆಂಗಿನಕಾಯಿ ಹೊಡೆದು ದೇವರಿಗೆ ಪೂಜೆ ಮಾಡುವಂತ ಕ್ರಮ ಉಂಟು . ಅಹ್ ನಾವು ಎಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಆದಮೇಲೆ ಎಲ್ಲ ಕಡೆಯಲ್ಲಿ ಅಹ್ ಅಂಗಡಿ ಪ್ರಸಾದ ಪ್ರಸಾದ ಅಂತ ಕೊಡ್ತಾರೆ ಪ್ರಸಾದ ತೊಗೊಳ್ಳಿಕೆಲ್ಲ ಮನೆ ಮನೆಗೆ ಅಂಗಡಿಗೆಲ್ಲ ಗಣಪತಿ ನೋಡುವಂತಹ ಕ್ರಮ ಉಂಟು ನಮ್ಗೆ ಅದು ಏಳು ಗಣಪತಿ ಒಂಬತ್ತು ಗಣಪತಿ ಹನ್ನೊಂದು ಗಣಪತಿ ಈ ತರ ಗಣಪತಿ ನೋಡಿದ್ರೆ ನಮ್ಗೆ ಒಳ್ಳೇದಂತ ಹಿಂದಿನಿಂದಲೂ ಅದೊಂದು ಅಹ್ ಅನಿಸಿಕೆ. ಅಹ್ ಅದು ಗಣಪತಿ ನೋಡಿದ್ಮೇಲೆ ಚಂದ್ರನ ನೋಡಲಿಕ್ಕಿಲ್ಲ ಚಂದ್ರನ ಅದೇನೋ ಶಾಪ ಉಂಟಲ್ಲ ಹಾಗಾಗಿ ಸಾಯಂಕಾಲದ ಹೊತ್ತಿನಲ್ಲಿ ಚಂದ್ರನನ್ನು ನೋಡ್ಲಿಕ್ಕಿಲ್ಲ. ಅಹ್ ಗಣಪತಿ ನೋಡ್ಲಿಕ್ಕೆ ಹೋದಾಗ ನಮ್ಗೆ ಎಲ್ಲ ಕಡೆಗಳಲ್ಲಿ ಪ್ರಸಾದ ಅಂತ ಕೊಡ್ತಾರೆ. ಕೆಲವು ಕಡೆಗಳಲ್ಲಿ ಎರಡು ತೆಂಗಿನಕಾಯಿ ಒಂದೊಂದು ಕಡೆಯಲ್ಲಿ ಮೂರು ತೆಂಗಿನಕಾಯಿ ಅದಕ್ಕೆಲ್ಲ ಪ್ರಸಾದ ಹಾಕಿ ನಮ್ಗೆ ಕೊಟ್ಟು ಕಳಿಸ್ತಾರೆ. ತುಂಬ ಜನ ಹೋಗ್ತಾರೆ ಎಲ್ಲ line, line ಹಾಕಿ line ನಿಂತಿರ್ತಾರೆ ಪ್ರಸಾದ ತೊಗೊಳ್ಳಿಕ್ಕೆ. ಹ್ಮ್ ಇವಾಗ ನಂಗೆ ಹೋಗ್ಲಿಕ್ಕೆಲ್ಲ time ಇಲ್ಲ ಮುಂಚೆ ಎಲ್ಲ ಹೋಗ್ತಿದ್ದೆ ನಾನು ನಂಗೆ ಗಣಪತಿಯನ್ನು ನೋಡುದಂದ್ರೆ ತುಂಬ ಇಷ್ಟ. ಅಹ್ ನಮ್ಮ ಊರಿನಲ್ಲಿ ಕೂಡ ಇಲ್ಲಿ ದೇವಸ್ತಾನದಲ್ಲಿ ಗಣಪತಿಯನ್ನು ಇಡ್ತಾರೆ ಇಟ್ಟು. ಅಹ್ ಅದು ಕೆಲವು ಕೆಲವು ಕಡೆಗಳಲ್ಲಿ ಎಲ್ಲ ಮೂರು ದಿನ ಐದು ದಿನ ಎಲ್ಲ ಇಡ್ತಾರೆ ನಮ್ಮ ಇಲ್ಲಿ ಸುಮಾರ್ ಮೂರು ಐದು ದಿನ ತನಕ ಇಡ್ತಾರೆ ಇಟ್ಟು ದಿನ ಪೂಜೆಗೆಲ್ಲ ಹೋ~ ಹೋಗು ಹೋಗು ಹೋಗುವಂತದ್ದು ಅಲ್ಲಿ ಒಂದು ನಮಗೆ ಏನಾಗ್ತದೆ ಅ~ ಆತರದ್ದು ಒಂದು ಸೇವೆಯನ್ನು ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿ ಬರುವಂತದ್ದು ಆಮೇಲೆ ಸಾಯಂಕಾಲ ಅಹ್ ಎಲ್ಲ ಅಲ್ಲಿ ದೇವಸ್ತಾನದಲ್ಲಿ ಗಣಪತಿ ಇಟ್ಟಲ್ಲಿ ಹ್ಮ್ ಎಲ್ಲ ಜನ ಬಂದವರೆಲ್ಲ ಅಹ್ ಕುಳಿತುಕೊಲ್ಬೇಕಲ್ಲ ಅದಕ್ಕಾಗಿ ಕೆಲವೆಲ್ಲ ಒಂದು program ಎಲ್ಲ ಇಟ್ತಾರೆ. ಹ್ಮ್ ನ~ ಅದು ಭರತನಾಟ್ಯ, ಹಾಡು ಮತ್ತೆ ಇದು ಅ~ ಆಟ ಅಹ್ ನಾಟಕ ಅಹ್ ಇದನ್ನೆಲ್ಲಾ ಇಟ್ತಾರೆ ಅಂದ್ರೆ ಒಂದ್~ ಒಂದೊಂದು ದಿನ ಒಂದೊಂದು ತರ ಒಂದೊಂದು ದಿನ ಹಾಡು ಹಾಡೆಲ್ಲ ಇಟ್ತಾರೆ. ಕುನಿ~ ಮಕ್ಕಳೆಲ್ಲ ಮಕ್ಕಳ ಕುನಿಯ~ ಇದು ಭರತನಾಟ್ಯ ಎಲ್ಲ ಇರ್ತದೆ ಆಮೇಲೆ ಒಂದು ಎರಡು ಗಂಟೆ ತನಕ ಆತರ ಒಂದೊಂದೇ program ಎಲ್ಲ ಇಟ್ಕೊಂಡು ಅಹ್ ರಾತ್ರಿ ತನಕ ಇಟ್ತಾರೆ ಮತ್ತೆ ರಾತ್ರಿ ಪೂಜೆ ಆದಮೇಲೆ ಮನೆಗೆ ಬರ್ತಾರೆ. ಅದೇ ತರ ದಿನಾ ಐದು ದಿನ ತನಕನು ಆತರ ಇರ್ತದೆ, ಆದಮೇಲೆ ಐದನೇ ದಿನದ ದಿನದಲ್ಲಿ ಅದು ಗಣಪತಿಯನ್ನು ವಿಸರ್ಜನೆ ಮಾಡುವಂತದ್ದು, ನೀರಿಗೆ ಕೊಂಡು ಹೋಗುವಂತದ್ದು

ನಾವೀವಗ ಶಾಲೆಯಲ್ಲೆಲ್ಲಾ ಪ್ರವಾಸಕ್ಕೆ ಹೋಗ್ತಾಇದ್ವಿ ಆಗ ಸ್ವಲ್ಪ ಒಂದು ಒಳ್ಳೆಯ ಕೀರ್ತಿ ಇತ್ತು ಅಂದ್ರೆ ನಾವೀಗ ಆಗ ಮಕ್ಕಳಿದ್ದಲ್ಲಾ ಹಾಗೆ ಮತ್ತೆ college ಗೆ ಬಂದ ನಂತರ ಒಂದು ಸ್ವಲ್ಪ change ಆಗ್ತಾ ಹೋಗ್ತದೆ ಅದು. ಮತ್ತೇ ಮತ್ತೆ ಇನ್ನಾ ಕೆಲಸಕ್ಕೆ ಹೋಗುವಾಗೆಲ್ಲಾ ಅದ್ರದ್ದು ನಮ್ಗೆ ಅದ್ರದ್ದು ಖುಷಿಯೆಲ್ಲಾ ಈಗ ನಮ್ಗೆ ಸಿಗುವುದಿಲ್ಲಾ ಯಾಕಂದ್ರೆ ನಾವು ಶಾಲೆಯಲ್ಲಿ ಹೋಗುವಾಗ ಸ್ವಲ್ಪ ಚಿಕ್ಕ ಮಕ್ಕಳು ಇರ್ತೇವೆ ಈಗ ನಮ್ಗೆ ಚಿಕ್ಕ ಚಿಕ್ಕದೆಲ್ಲಾ ಅಂದ್ರೆ ಚಿಕ್ಕ place ಯಾವ್ದಾದ್ರು. ನೋಡಿದ್ರು ನಮ್ಗೆ ಖುಷಿಯಾಗ್ತದೆ ಅದ್ರಲ್ಲೆ ಖುಷಿಪಡ್ತೇವೆ ಮತ್ತೇ ಇನ್ನು college ಗೆ ಹೋಗುವಾಗ ಅಲ್ಲಿ ಸ ನಮ್ಮದು ಶಾಲೆಯಲ್ಲಿದ್ದ ಅಂದ್ರೆ ಗೆಳತಿಯರಾಗ್ಲಿ ಗೆಳೆಯರಾಗ್ಲಿ ಈಗ ನಮ್ಗೆ ಎಲ್ಲರೂ ಸಹ ಹಾಗೆ. ಸಿಗುವುದಿಲ್ಲ ಸ್ವಲ ವ್ಯತ್ಯಾಸವಿರ್ತದೆ college ಅಲ್ಲಿ ಸಹ ಹಾಗೆ ಅಲ್ಲಿಂದ ನಮ್ಮದು college ಎಲ್ಲಾ ಮುಗ್ದು ಹೋಗುವಾಗ ನಮ್ಮದು ಕೆಲಸದಲ್ಲಿಸ ಹಾಗೆ ನಮ್ಗೆ ಎಲ್ಲಾ full ಸ್ವಲ್ಪ change ಆಗ್ತಾ ಹೋಗ್ತದೆ ವ್ಯತ್ಯಾಸ ಇರ್ತದೆ. ಅಂದ್ರೆ ನಮ್ಗೆ college ಅಲ್ಲಿ ಈಗ ಪ್ರವಾಸ ಹೋದ್ರೆ ಅದು ನಮ್ಗೆ ಖುಷಿಯಾಗಿರ್ತದೆ ಅಂದ್ರೆ ಗೆಳತಿಯರ ಜೊತೆ ಅ ಚಿಕ್ಕ ಜಾಗ ಆದ್ರೂ ನಮ್ಗೆ ಅಲ್ಲಿ ಖುಷಿಯಾಗ್ತದೆ ಆದ್ರೆ ನಾವೀಗ ಕೆಲಸಕ್ಕೆಲ್ಲಾ ಹೋಗುವಾಗ ಅದರದ್ದು ಬೆಳೆಗ್ಗೆ ಹೋಗ್ತೇವೆ. ಸಂಜೆ ಬರ್ತೇವೆ ಕೆಲಸದ್ದು ಸ್ವಲ್ಪ ಕಿರಿಕಿರಿ ಇರ್ತದೆ ಮತ್ತೇ ಮನೆಯಲ್ಲಿ ಹೋದ್ರೆ ಮನೆಯದ್ದು ಸ್ವಲ್ಪ ಕಿರ್ಕಿರಿ ಇರ್ತದೆ ಆಚೆ ಈಚೆ ಹೋಗುವಾಗ ಸ ಅಂದ್ರೆ ಮೊದ್ಲಿನದ್ದು ಖುಷಿಯೆಲ್ಲಾ ನಮ್ಗೆ ಸಿಗುದಿಲ್ಲ ದೊಡ್ಡವರು ಆಗ್ತಾ ಆಗ್ತಾ. ಹಾಗೆ ಇವಾಗಿನದ್ರಲ್ಲೇ ಹೇಳ್ಳಿಕ್ಕೆ ಆಗುವುದಿಲ್ಲ ಇವಾಗಿನ ಮಕ್ಕಳಿಗೆ ಅಂದ್ರೆ ಎಲ್ಲಾ ಅವರಿಗೆ ಜಾಸ್ತಿ ಉಂಟು ಹ್ಮ್ ಅಂದ್ರೆ ಅವರಿಗೆ ಬೇಗ ಶಾಲೆಗೆ ಹೊಗ್ಲಿಕ್ಕಾಗ್ಲಿ ಬಸ್ಸಿದ್ದು ವ್ಯವಸ್ಥೆ ಆದ್ರೂ ಒಳ್ಳೆ ಉಂಟು. ಇಲ್ಲದಿದ್ರೆ ಅವರಿಗೆ ಅಂದ್ರೆ class ಇದ್ರದ್ದೆಲ್ಲಾ ಶಾಲೆಯದ್ದೆಲ್ಲಾ ತರಬೇತಿಗಳುಸ ಒಳ್ಳೆಯಾಗಿ ಸಿಗ್ತದೆ ಅಂದ್ರೆ ಬೇರೆ ಕಡೆ ಹೋಗ್ಬೇಕಂತ ಇಲ್ಲಾ ಇಲ್ಲಾ ನಡ್ಕೊಂಡು ಹೋಗ್ಬೇಕಂತ ಇರೋದಿಲ್ಲಾ ಹೇಗೆಸ ಇರುದಿಲ್ಲ ಅವರಿಗಂದ್ರೆ ಈಗ ಶಾಲೆಯಲ್ಲಿ ಎಲ್ಲಸಾ ಕೊಡ್ತಾರೆ. ಎಲ್ಲ ಸ ತರಬೇತಿ ಇರ್ತದೆ computer ನಿಂದ ಹಿಡ್ದು ಎಲ್ಲಾ ಸ dances ಮತ್ತೇ Karate ಎಲ್ಲಸ ಇರ್ತದೆ ಹಾಗಾಗಿ ಅವ್ರಿಗೆ ಒಂದು ಒಳ್ಳೆದು ಇದಾಗಿ ಕಲೀಲಿಕ್ಕೆ ಒಂದು ಖುಷಿಯಾಗ್ಬೋದು. ಮತ್ತೇ ನಾವು ಕೆಲಸಕ್ಕೆಲ್ಲ ಹೋದ ನಂತರ ಮತ್ತೇ ಅದರದ್ದೇ ಕಿರ್ಕಿರಿಯಲ್ಲಿ ಇರ್ಬೋ~ ಇರ್ತದೆ ಯಾಕಂದ್ರೆ ನಮ್ಗೆ ಇವಾಗ ನಮ್ಮದು ನೋಡುವಾಗಲೇ ಮೊದಲಿನವರಿಗೆ ಇವಾಗ ಇದ್ ಮಾಡುವಾಗ ಅಯ್ಯೋ ಇದೆಂತ ಕೆಲ್ಸ ಹೀಗೆ ಆಗ್ತದೆ. ಇಡೀದಿನ ಎಂತ ನಿಮ್ಗೆ ಕಿರಿಕಿರಿ ಮೊದಲಿದ್ದು ಕೆಲಸೆಲ್ಲಾ change ಇತ್ತು ಅದ್ಹೇಗೆ ಮೊದಲೆಲ್ಲಾ ಕೆಲಸದಲ್ಲಿ ಅಂದ್ರೆ ಸ್ವಲ್ಪ ಆಗ ಅಂದ್ರೆ computer ಅದೆಲ್ಲಾ ಅಷ್ಟು ಇರ್ತಿಲಿಲ್ಲಾ ಈಗ use ಮಾಡ್ಲಿಕ್ಕೆ ತುಂಬ ಇರ್ತದೆ. ಅದು ಮಾಡಿ ಮಾಡಿ ತುಂಬಾ ಕಿರಿಕಿರಿ ಸಹ ಆಗ್ತದೆ but ಇವಾಗಿನ ಮಕ್ಕಳಿಗೆ ಎಲ್ಲಾ ತರಸ ಒಳ್ಳೆ ಸೌಲಭ್ಯ ಉಂಟು ಆದ್ರೆ ಕೆಲವರೆಲ್ಲ ಅದನ್ನಾ ಬರೀ ನಂದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಇದ್ ಮಾಡ್ಕೊಳ್ಳುವುದಿಲ್ಲ.